ನಾವು ನೋಡುತ್ತಿರುವುದು ಒಂದು ಧಾರವಾಡದ ಚಿತ್ರಣವಾಗಿದ್ದು ಇದರಲ್ಲಿ ಕಾಣುತ್ತಿರುವುದು ಏನೆಂದರೆ ಇದೊಂದು ಸಮುದ್ರ ಅಥವಾ ದೊಡ್ಡದಾದ ನದಿಯ ಒಂದು ಚಿತ್ರಣವಾಗಿದೆ ನದಿ ಕಾಣುತ್ತಿದೆ.

ಗ್ಯಾಮ್ ಕಾಂಪೋಂಡ್ ರೀತಿ ಇದೆ-- ಅದರ ಬದಿಯಲ್ಲಿ ಒಂದು ಹೊಳೆ ರೀತಿ ಇದೆ ಬ್ರಿಡ್ಜ್ ಕೆಳಗಡೆ ಮತ್ತೆ ಆಕಡೆ ದೂರದಲ್ಲಿ ಬೆಟ್ಟ ಗುಡ್ಡಗಳು ಕೂಡ ಇದೆ ಮತ್ತು ಮನೆಗಳು ಕೂಡ ಕಾಣುತ್ತಿದೆ.